ಥೇಟರಿನ ಎದುರುಗಡೆ ನಾಲ್ಕು ಜನ ನಿಂತಿರುವುದನ್ನು ನಾವು ಕಾಣಬಹುದು.

ನನಗೆ ಚಿತ್ರದಲ್ಲಿ ಒಂದು ಕೆರೆ ಕಾಣಿಸುತ್ತಿದೆ.

ಕೆರೆಯ ಪಕ್ಕ ಒಂದು ಪಾರ್ಕ್ ಇದೆ ಪಾರ್ಕ್ನಲ್ಲಿ ಜನ ವಿಹರಿಸುತ್ತಿದ್ದಾರೆ.

ಇದ್ರಲ್ಲಿ ಹಲವಾರು ಜನ ಮಕ್ಕಳು ಮಾರ್ಷಲ್ ಆರ್ಟ್ಸ್ ಅನ್ನು ಕಲಿಯುತ್ತಿರುವುದು ನಾವು ನೋಡಬಹುದು.

ಮತ್ತು ಉದ್ಯಾನವನದ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ಕಟ್ಟಡವಿದೆ.

ನಾಲ್ಕು ಮಕ್ಕಳು ಸಹ ಕಪ್ಪು ಬಣ್ಣದ ಚಡ್ಡಿಯನ್ನು ಧರಿಸಿರುತ್ತಾರೆ.

ದೇವಸ್ಥಾನದ ಪುಷ್ಕರಣಿಯಂತೆ ನನಗೆ ಇದು ಕಾಣಿಸುತ್ತಿದೆ.

ಮತ್ತು ಇದು ಒಂದು ನಗರದ ಚಿತ್ರವಾಗಿದೆ.

ಮತ್ತು ಒಂದು ಮೊಬೈಲ್ ನ ಟವರು ಹಣತೆ ದೂರದಲ್ಲಿ ಕಾಣಿಸುತ್ತಿದೆ.

ಮತ್ತು ಕಟ್ಟಡದ ಎಡ ಭಾಗದಲ್ಲಿ ಬೈಕ್ ಗಳನ್ನು ಸಾಲಗಿ ಪಾರ್ಕ್ ಮಾಡಿರುತ್ತಾರೆ.

ಮತ್ತು ಆಕೆ ಕಪ್ಪು ಬಣ್ಣದ ವಸ್ತ್ರವನ್ನು ದರಿಸಿರುವುದು ಕಾಣಿಸುತ್ತದೆ.

ಇದು ಬಹುಶಃ ಸರ್ಕಾರಿ ಕಚೇರಿ ಆಗಿರಬಹುದು.

ಕಟ್ಟಡದ ಎದ್ರುಗಡೆ ಹಲವಾರು ಬೈಕ್ ಗಳನ್ನು ಪಾರ್ಕ್ ಮಾಡಿದ್ದಾರೆ.

ನನಗೆ ಹಲವಾರು ಯುವಕರು ಸಾ ಕಾಣಿಸುತ್ತಿದ್ದಾರೆ.

ಕಟ್ಟಡದ ಹಿಂಬಾಗದಲ್ಲಿ ಎರಡು ತೆಂಗಿನಮರಗಳು ಕೂಡ ಗೋಚರಿಸುತ್ತಿವೆ.

ನನಗೆ ಈ ಚಿತ್ರದಲ್ಲಿ ಒಂದು ಮನೆ ಕಾಣಿಸುತ್ತಿದೆ.

ಕಬೋರ್ಡ್ನ ಎಡಭಾಗದಲ್ಲಿ ಎರಡು ನೀರಿನ ಬಾಟಲ್ ಗಳಿವೆ.

ಮತ್ತು ಇನ್ನೊಂದು ವಾಟರ್ ಹೀಟರ್ ಕೂಡ ನನಗೆ ಕಾಣಿಸ್ತಾ ಇದೆ.

ಈ ಕೆರೆಯ ಹೆಸರು ಐತಿಹಾಸಿಕ ಎಡೆಯೂರು ಕೆರೆ.

ಇನ್ನೊಂದು ಕಾರ್ ನ ಡಿಕ್ಕಿ ಯನ್ನು ಓಪನ್ ಮಾಡಿದ್ದಾರೆ.

ಮತ್ತು ಒಬ್ಬ ಯುವಕ ಅಲ್ಲಿ ಕೈ ಎರಡು ಕಡೆ ಹಿಡಿದುಕೊಂಡು ನಿಂತಿದ್ದಾನೆ.

ತ್ತು ಹಲವಾರು ಜನ ಕುಳಿತುಕೊಂಡು ಆ ಮೀಟಿಂಗ್ ಅನ್ನು ಕೇಳಿಸಿಕೊಳ್ಳುತ್ತಿರುತ್ತಾರೆ.

ಇದರಲ್ಲಿ ಹಾಲಿನ ಬಗೆ ಬಗೆ ಉತ್ಪನ್ನಗಳನ್ನು ಮೂರು ರೋ ಗಳಲ್ಲಿ ಜೋಡಿಸಿದ್ದಾರೆ.

ಮೆಟ್ರೋ ನಿಲ್ದಾಣದ ಒಳಗಡೆ ಜನ ಎಸ್ಕಲೇಟರ್ ಮತ್ತು ಸ್ಟೇರ್ಸನ್ನು ಊಸ್ ಮಾಡಿ ಮೆಲುಗಡೆ ಹೋಗುತ್ತಿರುವುದನ್ನು ನಾವು ನೋಡಬಹುದು.